ಇಳಿಯಲಿಕ್ಕಾಗಿ ಮಾಡಿರುವಂತಹ ಏಣಿಯನ್ನು ಗಮನಿಸಬಹುದು ಇಲ್ಲಿ ಪಕ್ಕದಲ್ಲಿ ಜನಗಳೆಲ್ಲರೂ ಕುಳಿತುಕೊಳ್ಳಲು ವ್ಯವಸ್ಥೆ ಇದೆ .

ದೃಶ್ಯದಲ್ಲಿ ನಾವು ಒಂದು ಚರ್ಚನ್ನು ಚರ್ಚ್ ನ ಒಳಗೆ ಇರುವಂತಹ ಪ್ರಾರ್ಥನಾ ಸ್ಥಳದಲ್ಲಿ ಅಥವಾ ವೇದಿಕೆ ಹಿಂಭಾಗದಲ್ಲಿ ಇರುವಂತಹ ಕ್ರಿಸ್ತನ ಒಂದು ಶಿಲುಬೆ.